ಈ ಮನೆ ಇನ್ನು ಪ್ರೋಸಸಿನಲ್ಲಿ ಇದೆ ಸಪ್--

ಅಂಗಡಿಯ ಮಾಲೀಕನ ಐಸ್ ಕ್ರೀಮನ್ನು ತೆಗೆದುಕೊಡುತ್ತಿದ್ದಾನೆ ಗ್ರಾಹಕನು ನಿಂತಿದ್ದಾನೆ.

ಇದು ಒಂದು ಟೂ ವೆಹಿಕಲ್ಸ್ ರಿಪೇರಿ ಮಾಡುವ ಅಂಗಡಿಯಾಗಿದೆ.

ಶೇಖರ್ ಆಟೋ ವರ್ಕ್ಸ್ ಅಂತ ಈ ಶಾಪ್ ನೇಮ್ .

ಮತ್ತೆ ಒಂದು ಗಡಿಯಾರ ಕಾಣಿಸ್ತಾ ಇದೆ.

ಈ ಡಾಬಾದ ಒಳಗಡೆ ಒಬ್ಬ ವ್ಯಕ್ತಿ ಕಾಂಪೌಂಡ್ ಮೇಲೆ ಕುಳಿತಿದ್ದಾನೆ ಮತ್ತೆ ಅವನ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿ ಒಳಗಡೆ ಕೂತಿದ್ದಾನೆ.